ಸುತ್ತ ಮುತ್ತ ಮನೆ ಅದಾವ ಇದೆ ಡಿ.ಜೆ ಇದೆ ಕೆಲವು ಜನ ಇದಾರ.

ಹೋಟೇಲ್ ಅಲ್ಲಿ ಚೆನ್ನಗಿದೆ ಅಲ್ಲ್ ಪಕ್ಕದಲ್ಲಿ ಮೊಬೈಲ್ ಶೋಪ್ ಇದಾವ. ಮೊಬೈಲ್ ಚೆನ್ನಾಗಿರೊ ಮೊಬೈಲ್ ಸಿಗ್ತಾವ.

ಕಂಪೌಂಡ್ ಆದ ಸುತ್ತ ಮುತ್ತ ನೋ ಪಾರ್ಕಿಂಗ್ ಅಂತ ಹಾಕ್ಯಾರ ಹಂಗೆ ಆದ್ರು ಕೂಡಾನು ಬೈಕ್ ಎಲ್ಲ ನಿಂದಿಸ್ಯಾರ.

ಇಲ್ಲಿ ಫುಲ್ಲ್ ಟ್ರಾಫಿಕ್ ಆಗ್ಯದ ಒಂದಕ್ಕೊಂದು ಹೋಗಾಕ ರೋಡ್ ಇಲ್ದಂಗಾಗ್ಯದ ಫುಲ್ಲ್ ಮಳೆ ಬಂದ್ ಬಿಟ್ಟಾದ .

ಬಹಳ ಜನ ಬಂದಿದಾರ ಎಲ್ಲ ಫೊಟೊ ಎಳ್ತಾ ಇದಾರ ಊಟಾನು ಚೆನ್ನಗ್ ಇದ್ದಂಗ್ ಇದೆ ಎಲ್ಲ ಫೊಟೊ ಎಳ್ದು ಎಳ್ದು ತಳಗಡೆ ಹೋಗ್ತಾನೆ ಇದಾರ.

ನಮ್ಮ್ ರೈಚೂರ ಅಗ್ರಿಕಲ್ಚರಲ್ಲ್ ಒಂದು ಪೆಟ್ರೋಲ್ ಬಂಕ್ ಆದ ಅದರಲ್ಲಿ ಒಂದ್ ಎಂಟ್ ಹತ್ತ್ ಗಾಡಿ ಇದಾವ ಒಂದ್ ಕಾರ್ ಆದ .

ಲಡ್ಡು ಖಾರ ಬೂಂದಿ ಡಾಲು ಬ್ರೆಡ್ಡು --

ಹಾಗೆ ಇದು ದೊಡ್ಡದಾಗಿ ಸ್ಟೆಜ್‌ ಸಹಿತ ಹಾಕಿದ್ದಾರೆ.

ಮತ್ತೆ ಜನ ಇದಾರ ಒಂದು ಏ ಟಿ ಎಮ್ ಇದೆ ಏ ಟಿ ಎಮ್ ಒಳಗೆ ಒಬ್ರು ಅದಾರ.

ಲಾರಿ ಬಸ್ ಗಳು ಹೋಗುತ್ತಾಯಿದೆ. ಈ ಸೇಥವೇ ಅಡಿಯಲ್ಲಿ ತುಂಬಾ ಜನರು ನಿಂತಿಕೊಂಡಿದ್ದಾರೆ.

ಇದು ಪಾರ್ಕ್ ಆದ ಪಾರ್ಕ್ ಸುತ್ತ ಒಂದು ಕಂಪೌಂಡ್ ಕಟ್ಟ್ಯಾರ ಜಾರ್ಬಂಡಿ ಅದ.

ಹ್ಹು ಅವಳ ಕೈಯಲ್ಲಿ ಫೆವಿಕ್ವಿಕ ಇದೆ ಒಬ್ಬ ಹುಡುಗ ಮಾಸ್ಕನ್ನು ಹಾಕಿಕೊಂಡಿದ್ದಾನೆ.

ಇದೊಂದ್ ಗಿಫ್ಟ್ ಶೋಪ್ ಇಲ್ಲಿ ಎಲ್ಲ ತರದ ಗಿಫ್ಟ್ ಸಿಗ್ತಾವೆ ಫೊಟೊ ಫ್ರೇಮ್ ಸಿಗ್ತಾವೆ ಗಡಿಯಾರ ಸಿಗ್ತಾವೆ ದೇರ ಫೊಟೊ ಸಿಗ್ತಾವೆ.

ನಿಮ್ಗ್ ಯಾವ್ ರೇಟ್ ಬೇಕೊ ಆ ರೇಟ್ ಅಲ್ಲಿ ಸಿಗ್ತಾವೆ ದೊಡ್ದ್ ದೊಡ್ದ್ ಟೆಡ್ಡಿ ಬೇರ್ ಸಿಗ್ತಾವೆ.

ಇಲ್ಲಿ ನಾನು ನೋಡುತ್ತಿರುವ ಒಂದು ಪಾರ್ಕಲ್ಲಿ ಎಲ್ಲಾ ತರಹದ ಗಿಡಗಳು ಕಾಣಿಸ್ತಾ ಇದೆ ಮರಗಳ ಇದೆ ಯಾರೊ ಒಬ್ಬರು ನೀರು ಹಾಕ್ತಾ ಇದ್ದರೆ ಗಿಡಗಳಿಗೆ ಏನು ಬರೆದಿದ್ದಾರೆ .